Friends circle ಬರ್ತಾರಲ್ಲ friends ಎಲ್ಲಾ ಬರ್ತಾರಲ್ಲ ಜಾತ್ರೆಗೆ.

ಹಾ ಬರ್ತಾರೆ sir ಎಲ್ಲಾರು friend ಬರ್ತಾರೇ.

ಅಣ್ಣ, ತಮ್ಮ, ವೈನಿ ಇತರ ಎಲ್ಲಾ ಆ ಎಷ್ಟು ಮಂದಿ family sir full family . ಹ್ಮ್ ಹ್ಮ್ ಒಂತರಾ ದೊಡ್ಡ ಹಬ್ಬ ಮನೇ ಹಬ್ಬ ಇದಂಗೆಲ್ಲ. ಹಾ ಒಂತರಾ ದೊಡ್ಡ ಹಬ್ಬ ನೋಡಿ sir .

ಏಕಂದ್ರೆ ನಮ್ ಮನಿ ದೇವ್ರು ಎಲ್ಲಾ ಹನುಮಾನ್ ದೇವ್ರೇ ಅಲ್ವ sir .

ಹಾ ಅದಕ್ಕ ಎಲ್ಲಾ ಮನಿಯೆಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲಾ ಜಾತ್ರಿ ಗಿತ್ರಿ ಎಲ್ಲಾ ಮಾಡ್ಕೊಂಡು.

ಮತ್ತೇನ್ ವಿಶೇಷತೆ ಜಾತ್ರಿ, ನಿಮ್ ನಿಮ್ ಊರ್ ಕಡೆ ಜಾತ್ರೇ.

ಈ ಕಡೆ ನಮ್ಮೂರ ಕಡೆ ಜಾತ್ರೆ ನೋಡಿ ವೀರಭದ್ರೇಶ್ವರ ಜಾತ್ರೆ ಚನಾಗ್ ಆಗುತ್ತೆ sir ಇಲ್ಲಿ .

ಹ್ಮ್ ವೀರಭದ್ರೇಶ್ವರ ಜಾತ್ರಿ ಚೆನ್ನಾಗ್ ಆಯ್ತು ಚೆನ್ನಾಗ್ sir ಇಲ್ಲಿ.

ತೇರು ಆಮೇಲೆ ಎಲ್ಲಾ.

ಹಾ पालकी ಇದೆ sir पालकी ಇದೆ ನಮ್ ಹತ್ರ.

ಹ್ಮ್ ಹ್ಮ್ ನಮ್ ಕಡೆನೂ पालकी full grand ಆಗಿ ಮಾಡ್ತಾರೀ ಅದ. ಹ್ಮ್ पालकी ನಮ್ಮಲ್ಲಿ.

पालकी ಇರ್ತದರೀ ತೇರ್ ಇರ್ತದ ರೀ ಎಲ್ಲಾ ಇರ್ತದ ರೀ ನಮ್ಮಲ್ಲಿ grand ಆಗಿ ಎಲ್ಲಾ ಊರ್ ಹಳ್ಳಿ ಮಂದಿ ಅಷ್ಟು ಮಂದಿ ಎಲ್ಲಾ ಬರ್ತಾರಿ sir ನಮ್ಮಲ್ಲಿ.

ಹಾ ಈ ಸರಾಯೆಲ್ಲ ಬರ್ತಾರಿ ಎಲ್ಲಾ ಚನ್ನಾಗ್ ಆಗುತ್ತ್ sir ಎಲ್ಲಾ ತೇರು पालकी ಆಮೇಲವೂ ಅಗ್ನಿ ಇದು ತುಳಿತಾರಲ್ಲ ಆ ತರಾ ಹಾ ಅದನೂ ಇರುತ್ತೆ sir ನಮ್ಮಲ್ಲೆಲ್ಲ.

Special ಆಗಿ grand ಆಗೇ ಮಾಡ್ತಾರೇ sir ನಮ್ಮಲ್ಲೇ.

ಮತ್ತೇನ್ sir ವಿಶೇಷ ನಿಮ್ಮ್ ಹತ್ರ ಹೇಗ್ ಮಾಡ್ತಾರ್ ಎಲ್ಲಾ . ನಮ್ ಕಡೆ ಅದೆ last day पालकी ನಡ್ಸೋದು ಊರ್ ಜನಕ್ ಊಟ ಹಾಕೋದು.

Full ಎಲ್ಲಾ ಕಡೆ dance ಮಾಡ್~ ಎಲ್ಲಾ ಅಂದ್ರ ladies ಕೂಡ dance ಮಾಡ್ಕೊಂಡಿರತಾರ ನಮ್ಗ ಒಂದ್ dance ಮಾಡಕ ಕೋಲಾಟ ಆಡೋದು.

ಬಣ್ಣದ ಹಬ್ಬಾ ಅಂದ್ರ್ ಎಲ್ರಾಗು ಒಂಥರಾ double double ಧಮಾಕಾ ಇದ್ದಂಗ್ ನೋಡ್ರಿ ಹೋಳಿ ಹಬ್ಬಾ ಅಂತಂದ್ರ, ಯಾಕಂದ್ರ ಬೆಳಿಗ್ಗೆ ಜಲ್ದಿನ ಎದ್ದ್ ಚಂದಮ್ಗ್ ready ಆಗಿ ಬಿಳಿ ಅರ್ಬಿ ಹಾಕೊಂಡ್ ಎಲ್ಲಾ ತರದ್ ಬಣ್ಣ ಇರ್ತಾವ. ಬಣ್ಣಗಳೆಲ್ಲಾ ತಗೊಂಡ್ ಅದನ್ ನೀರಿನ್ಯಾಗ mix ಮಾಡಿ ಅವ್ ನೀರ್ ಬಿಡದ ಇರ್ತೆತಲಾ ಅದ್ರಾಗೆಲ್ಲ ತುಂಬ್ಕೊಂಡ ಒಂದಿಷ್ಟ್ balloon ಇರ್ತಾವ balloon ಒಳಗ್ ನೀರ್ ಹಾಕಿ colours ಎಲ್ಲ ಹಾಕೊಂಡ್, ತತ್ತಿ ಇಟ್ಕೊಂಡ್ ಆದ್ guarantee ಬಣ್ಣ ಅಂತ್ರಿ silver ದ್ ಒಂದ್. Gray colour ದ್ ಅವೆಲ್ಲಾ ಮಿಂಚ್ ಮಿಂಚ್ ಇದ್ದಿದ್ colour ಇರ್ತಾವ ಅವ್ನೆಲ್ಲಾ ತುಗೊಂಡ್ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಂತೆವ್ರಿ ನಾವ್. ನಾನ್ ವ್ಯವಸ್ಥೆ ಮಾಡ್ಕೊಂಡ್ friends ಗೆಲ್ಲಾ phone ಹಚ್ಚತೀನ್ರಿ ಲೇ ಬಾಲೇ ನಮ್ಮ್ ಮನಿಗೆ ಎಲ್ಲರು ಇಲ್ಲೇ ಕುಂದ್ರು ಎಲ್ಲಾರು ಇಲ್ಲೇ ಬರೋಣ, ಒಂದ್ ಕಡೆಯಿಂದ ಗಾಡಿ ಹತ್ಕೊಂಡ್. ಇಲ್ಲಿಂದ್ ಹೋಗೋನ್ರಿ. ಅವರೌರ್ ಮನೀ ಇವರೀವ್ರ್ ಮನಿಗ್ ಹೋಗೋದ್ ಹೋಗಿ ಮತ್ ಅವ್ರಿಗೆಲ್ಲಾ wish ಮಾಡೋದ್, ಬಣ್ಣದ್ ಹಬ್ಬದ್ ಹಾರ್ದಿಕ ಶುಭಾಶಯಗಳಂತ ಅಂದ್ ತಿಳಿಸಿ ಅವ್ರಿಗೂ ಬಣ್ಣ ಹಚ್ಚಿ ಅಲ್ಲಿನವರ್ಗು ಸ್ವಲ್ಪ್ ಗುರ್ತ್ ಸಿಗಲಾರದಂಗ್ ಬಣ್ಣ ಹಚ್ಚಿ ಅವರ್ಗು ಸ್ವಲ್ಪ. ವಿಶೇಷತೆ ಇದ್ ಹಬ್ಬದ್ wish ಮಾಡಿ ಬರ್ತೇವ್ರಿ. ಆಮೇಲೆ ಅಲ್ಲೇ ಇಲ್ಲೇ ಎಲ್ಲಾ ಕಡೆ ಕಾರಂಜಿ ಹಚ್ಚಿ ನಮಗಾ ಹಾಡ್ ಗೀಡೆಲ್ಲಾ ಹಚ್ಚಿ ಒಂದ್ ದೊಡ್ಡ ಮೇಳ ಗತೆ ಮಾಡ್ತಾರ್ರೀ. ಹೂಬ್ಳ್ಯಾಗಂತೂ ಎಲ್ಲಾ ಕಡೆ ಮಾಡ್ತಾರ್ರೀ ಅದೊಂದ್ ಅಲ್ಲಿ ಹೋಗಿ ಎಲ್ಲಾ ಹಾಡ್ ಗೀಡ ಎಲ್ಲಾ ಇರ್ತೇತಿ dance ಎಲ್ಲಾ ಮಾಡ್ತೇವಿ ನಾವ್ ಅಲ್ಲೇ ಹಾಡಿದಿದ್ದ್ ಮತ್ rain ಅ ನೀರ್ ಬೀಳ್ತೇತಿ ನೀರೋಳಗ್ ಮಸ್ತ್ ಕುಣದ್ಯಾಡ್ತೇವಿ. ಅವ್ ಏನೇನ್ ತಗೊಂಡ್ ಹೋಗಿರ್ತೇವಿ ನೋಡ್ರಿ ನಾವ್ colour balls ಅವೆಲ್ಲಾನು friends ಮ್ಯಾಲ್ ಹಾಕೋದ್ರಿ ಆದ್ ಒಂಥರಾ ಬಾಳ್ ಮಜಾ ನೋಡ್ರಿ ಬಣ್ಣದ್ ಹಬ್ಬಾ ಅಂತು ನಮಗ, ಈಗ ಐತಿ ನೋಡ್ರಿ ಹಬ್ಬಾ ಮಸ್ತ್ enjoy ಮಾಡ್ರಿ ಎಲ್ಲಾರು. ಆ ಬಿಳಿ ಅರ್ಬಿ ಅನ್ನೋದೆಲ್ಲಾ ಒಂದ್ ಒಂದ್ ಒಂದ್ colour ಆಗಿಬಿಟ್ಟಿರ್ತಾವ ರೀ. ಹೋಗೋ ಮುಂದ್ ಎಷ್ಟ ಚಂದ selfie ಗಿಲ್ಪಿ ಹೊಡಕೊಂಡ್ ಹೋಗಿರ್ತೇವ್ರಿ ಬರೋವಷ್ಟಿಗೆ ಗುರ್ತ್ ಇರಂಗಿಲ್ರಿ ಇಕಿ ಯಾರಿಕಿ ಅನ್ನು ಅಂತಾ ಅವತಾರದಾಗ್ ಇರ್ತೇವಿ ನೋಡ್ರಿ ಅಷ್ಟ್ ವಿಪರೀತ ಆಡಿ ಬಿಟ್ಟಿರ್ತೇವ್ರಿ. ನಾವ್ ಹಂಗ ಹೋಲಿ ಆಮೇಲೆ ಕಾಮಣ್ಣನ್ನೆಲ್ಲಾ ready ಮಾಡ್ತೇವ್ರಿ ಅವ್ನ್ ಕಾಮಣ್ಣನ್ನೆಲ್ಲ ready ಮಾಡಿ ಅಲ್ಲೇ ಒಂದ್ ಕಡೆ ಕುಂದ್ರಿಸಿ ಅವನ್ ಮುಂದೆಲ್ಲಾರೂ ಲಬ್ ಲಬ್ ಲಬ್ ಅಂತ್ ಹೊಯ್ಕೊಳ್ಳುದು ಮಜಾ ರೀ ಅದೊಂಥರಾ . ಆವಂದ್ ಆಮೇಲೆ ನಾವೆಲ್ಲಾ ಕಡೆ ಹೋಗಿ ಎಲ್ಲಾ ಅಡ್ಡಾಡಿ ಬಂದ್ ಆದ್ಮೇಲೆ ನಾಕ್ ಗಂಟೆ ಸುಮಾರ್ ಅವ್ನ್ ಆ ಸುಡಾಕ್ ಹೋಗ್ತೇವ್ರಿ ಸು~ ಸುಡ್ತಿವಿ ಅದನ್ನ ಕಾಮಣ್ಣನ್ ಸುಟ್ಟ ಬಿಡ್ತಿವ್ ರೀ. ಕಾಮಣ್ಣ ಸುಟ್ಟ್ ಆದ್ಮೇಲೆ ಎಲ್ಲರು ಅವರೌರ್ ಮನಿಗೆ ಹೋಗಿ ಎಲ್ಲಾ.

ಬಣ್ಣ ಅಡಿರ್ತರ್ ಅಲ್ರಿ. ಅದೆಲ್ಲಾ cleanup ಮಾಡ್ಕೊಂಡ್ ಮಸ್ತ್ ready ಆಗಿ ಮತ್ ವಾಪಸ್ ಬರ್ತಾರಿ. ಆಮೇಲೆ ಕಾಮಣ್ಣನ್ ಸುಟ್ಟ ಆದ್ಮೇಲೆ ಆ ಬೆಂಕಿ ತುಗೊಂಡ್ ಹೋಗ್ ಮನಿಗೆ ಹೋಗಿ ನಾವ್ ಕಡ್ಲಿ ಇರ್ತಾವಲ್ ರೀ ಕಡ್ಲಿ, ಅ ಕಡ್ಲಿನ್ ಅದ್ರೊಳಗ ಬೆಂಕಿನ್ಯಾಗ್ ಹುರದ ಅವನಿಷ್ಟು. ಸ್ವಲ್ಪ್ ಹೊತ್ತಂಗ್ ಹುರದ್ ಆಮೇಲೆ ತಿಂತೇವ್ರಿ ಆಮೇಲೆ ಎಲ್ಲಾನು photo ಗಿಟೊ ಎಲ್ಲಾ ಬಾಳಷ್ಟ ತಕ್ಕೊಂನ್ಡ್ ಬಿಟ್ಟಿರ್ತೇವಲ್ರಿ ಅವ್ನೆಲ್ಲಾ ನೋಡ್ಕೊಂತ ಕುಂತ್ ಅವತ್ ಏನೇನ್ ಇರ್ತಾವ ನೋಡ್ರಿ ಮನಿ ಎಲ್ಲಾ ರಾಡಿ ಮಾಡಿ ಬಿಟ್ಟಿರ್ತೇವ್ಯ ಹೋಲಿ ಹಬ್ಬ ಮಾಡಿ ಅಂತಂದ್. ಎಲ್ಲಾನು ಒರಿಸ್ಕೊಂಡ್ ಆಮೇಲೆ ಸುಸ್ತ್ ಆಗೇತಂದ್ ಮಕ್ಕೋಳುದ್ ನೋಡ್ರಿ.

Hello ಸುಶ್ಮಿತಾ ಹೇಳು ಹ. ಏನಿಲ್ವ ಎಂತ ಮಾಡ್ತಿದ್ಯಾ? ಹ. ನಾನು ನಿನ್ನೊಟ್ಟಿಗೆ ಮಾತಾಡ್ತಿದ್ದೇನೆ, ನೀನ್ ಎಂತ ಮಾಡ್ತಿದ್ಯಾ? ನಾನ್ ಕೂಡ ಅದೇ ಮಾಡ್ತಿದೇನಲ್ಲ. ಹಾ ಹೌದಾ?

ಹ ತಿಂಡಿಯೆಲ್ಲ ಆಯ್ತು, ನಿಂದಾಯ್ತಾ? ನಂದಾಯ್ತಾ. ಎಂತ ತಿಂಡಿ? ತಿಂಡಿ ನಂಗೆ ಸಜ್ಜಿಗೆ.

ಹಾ ಹೌದಾ? ನನ್ಗೆ ತುಂಬಾ ಇಷ್ಟವ. ನಾನ್

ಹ್ಮ ಆಯ್ತ್ ಈಗಲೇ ಬರ್ತೀನಿ. ಆ ಮತ್ತೆ ಸಮಾಚಾರ ಎಲ್ಲ?

ಸಮಾಚಾರ college ವಾರ್ಷಿಕೋತ್ಸವ ಅಲ್ಲಾ? ಹ ಎಲ್ಲ ತಯಾರಾಗಿದದಕ್ಕೆ? ಹಾ ತಯಾರಾಗ್ತುಂಟಾ.

ನಾನು ಹಾಡಿಗೆ ಸೇರಿದ್ದೇನೆ. ಹೌದಾ, ಯಾವ್ದು ನಿಮ್ಮದು ಹಾಡು? ನಂದು dance ಮತ್ತೆ ಹಾಡ.

ಹ ಹಾಡು ಜಾನಪದದ್ದು.

ಹ್ಮ ನಂಜೊತೆ ಪ್ರಫುಲ್ಲ ಮತ್ತೆ ರುಬೀನ ಇದ್ದಾರೆ.

ನಮ್ದು ವಾರಾಹಿಯ. ಎಷ್ಟು ಜನ ಇದ್ದಾರೆ? ಅದ್ರಲ್ಲಿ ನಮ್ದ್ house ಅಲ್ಲಿ ಒಟ್ಟಿಗೆ ನಲವತ್ತೈದ್ ಜನ ಇದ್ದಾರ. ಅದ್ರದಲ್ಲಿ ಸ್ವಲ್ಪ ಜನ ಮಾತ್ರ ಅದಕ್ಕೆ dance ಗೆಲ್ಲ ಇರೊದು. ಹ ಹೌದಾ? ನಿಮ್ದ್ರಲ್ ಎಲ್ಲರೂ ಸೇರಿದಾರಾ? ಇಲ್ಲ, ಎಲ್ಲರೂ ಸೇರ್ಲಿಲ್ಲ. ಕೆಲವರನ್ನು ನಾಟಕಕ್ಕೆ ಹಾಕ್ತರಂತ ಹೇಳಿದ್ರು. ಅದ್ರದ್ ಯಾವ್ದು ವಿಷಯ ನಾಟಕದ್ದು? ವಿಷಯ ಗೊತ್ತಿಲ್ಲ. ಅದು ರೋಶ್ನಿ ಶಿಕ್ಷಕಿ ಹೇಳ್ತೀನಿ ಅಂತ ಹೇಳಿದ್ರು.

ನಮ್ಮದ್ರಲ್ಲಿ ಉಂಟು, ಆದ್ರೆ ನಾನ್ ನಾಟಕಕ್ಕೆ ಸೇರ್ಲಿಲ್ಲ. ಹಾ ಹೌದಾ? ವಿಷಯ ನಾಟಕದ್ದು? ಅದು ಗೊತ್ತಿಲ್ಲ ನಮ್ಗೆ ಹೇಳಿಲ್ಲ ಯಾವ್ದಂತ, ಇನ್ನು ಕೇಳ್ಬೇಕಾ. ಹ ಹೌದಾ?

ಮತ್ತೆ ತಯಾರಿಯೆಲ್ಲ ಚೆನ್ನಾಗ್ಗಾಗಿ ಮಾಡಿದ್ದೀಯಾ? ಹೌದು, ಸಂಜೆ ತನಕ ನಾವು college ಅಲ್ಲಿ ಇರ್ತಿದೀವೀಗ.

ಹೌದಾ? ನಾವು ಮಧ್ಯಾಹ್ನ ಮಾತ್ರ ಮಾಡುದು. ಹೌದಾ ನಮ್ಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ತದೆ.

ಹಾ ಹೌದಾ? ನಾವ್ ಮಧ್ಯಾಹ್ನ ಶುರು ಮಾಡುದು ಅಷ್ಟೇ. ಹೌದಾ ಮತ್ತೆ exam ಎಲ್ಲ ಬರ್ತದಲ್ಲಾ, ಅದ್ಕೆ ಬೇಗ ಬೇಗ ಮಾಡ್ತೇವೆ ಅಂತ ಹೇಳಿದ್ರು.

ಹ್ಮ ಆ. ನಿಮ್ಮದ್ರಲ್ಲಿ ಎಷ್ಟು ಜನ ಸೇರಿದ್ದಾರೆ? ಯಾರೆಲ್ಲಾ ಸೇರಿದ್ದಾರೆ? ನಮ್ಮದ್ರಲ್ಲಿ ಅಂದ್ರೆ ನಮ್ಮ ತರಗತಿಯಲ್ಲೊಂದು ಹುಡುಗಿಯರೆಲ್ಲ ಸೇರಿದ್ದಾರೆ, ಹುಡುಗರು ಯಾರು ಇಲ್ಲ. ಒಂದು ಆರು ಜನ ಇದ್ದೆವಲ್ಲ ಎಲ್ಲರೂ ಸೇರಿದ್ದಾರೆ. ಎಲ್ಲಾ dance ಗೆನೆ ಇರುದು.

ನಿಮ್ಮದ್ರಲೆಲ್ಲ ಹುಡುಗರೆಲ್ಲ ಸೇರಿದ್ದಾರಾ? ಹ ಹುಡುಗರು ಹುಡುಗರನ್ನೆಲ್ಲ ಸೇರಿಸಿದ್ದಾರೆ. ಹೌದಾ? ಹ್ಮ್. ಹುಡುಗರು ಅವರು ಅವರು ಕೂಡ ನೃತ್ಯ ಮಾಡುದಂತ.

ಯಾಕೆ ನೀನ್ ಹಾಗೆನೇ ಮಾಡುದಾ? ಇಲ್ಲ ನೀನ್ ಸೇರು ಚೆಂದಾಗ್ತದೆ dance.

ಮತ್ತೆ ನಮ್ friends ಎಲ್ಲ ಎಂತ ಮಾಡ್ತಾರಂತೆ?

ಹ ಅವರು ಕೆಲವರು ಗೀತೆಗೆ ಸೇರ್ತಾರಂತ ಹೇಳಿದ್ರು, ಕೆಲವರು ನಾಟಕದಲ್ಲಿ ಇದ್ದಾರಂತೆ. ಕೆಲವರು dance ಮಾಡ್ತಾರಂತೆ. ನೀನ್ ಮಾಡಲ್ವಾ dance?

ಹ್ಮ್ dance ಗೆ ಸೇರಿಲ್ಲ ಅಂತ ಹೇಳಿದ್ಯಲ್ಲಾ? ಹಾ ಹೇಳಿದೆ.

ನಂಗೆ ಸ್ವಲ್ಪ ಕೆಲ್ಸ ಉಂಟು, ನಾ ನಿಂಗೆ ನಾಳೆ call ಮಾಡ್ತೇನ್ ಆಯ್ತಾ?

ಯಾನ್ Manipal ಡ್ Manipal ಡ್ ಉಲ್ಲೇ . Manipal ದಲ್ಲಿಯ okay ಮತ್ತೆ ಹೇಗಿದ್ದೀಯಾ?

ಹ ಆರಾಮಿದ್ದೆ ಆರಾಮಿದ್ದೆ ಪ.

ಹಾ duty ಆಯ್ತು ಇವತ್ತಿದ್ದು. ಆಯ್ತಾ leave ಆ ಹೇಗೆ ಇವತ್ತು?

Leave ಇಲ್ಲ ಇವತ್ತು time ಆಯ್ತು du~ duty ದ್ದು.

ಹಾ ಎಲ್ಲ ಆರಾಮ್ ನಿಮ್ದೆಲ್ಲ .